ಇಲ್ಲಿ ಬಾರಿ ಐತಿ ಪುರಾತನ ಕಾಲದ ವಸ್ತುಗಳನ್ನ ಕೂಡ ಇಲ್ಲಿ ತಂದಿಟ್ಟಿರ್ತ್ತಾರೆ.

ಇದು ಧಾರವಾಡದ ರೈಲ್ವೆ ಜಂಕ್ಷನ್ ಅಂದ್ರ ರೈಲ್ವೆಗಳ ನಿಲ್ದಾಣದಲ್ಲಿ.

ಇಲ್ಲಿ ಏನೋ ಮಾರಾಟ ಮಾಡ್ಲಿ ಕತ್ತರ್ ಅಂದ್ರ ಇದು ಮುಸ್ಲಿಮ್ ದೇವ್ರದ್ದು ಅಥವಾ ಎಲ್ಲಾ ದೇವರಗಳ ಫೋಟೋವನ್ನ .

ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಗಿಡಗಳು ಅದೇ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ಇದು ಮನರಂಜನೆಯನ್ನ ಕೊಡಲಿಕ್ಕೆ --

ದೇಹದ ಸಾಮ್ರತ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ತಮ್ಮ ಜಿಮ್ ಪ್ರಾಕ್ಟೀಸ್ ಗೆ ಹೋಗತ್ತಾರೆ ಇಲ್ಲಿ ಎಲ್ಲಾ ರೀತಿ ಆದಂತ ಬಾಡಿ ಮಸಲ್ಸ್ ಗಳನ್ನ ಕಲಿಸ್ಕೊಳ್ಳಿಕ್ಕೆ ಇದು ಅವಶ್ಯಕವಾಗಿತಿ.

ಸಣ್ಣ ಪ್ರಮಾಣದಾಗ್ ಒಂದು ನೀರನ್ನ ಸಂಗ್ರಹಿಸುವಂತ ಒಂದು ವ್ಯವಸ್ಥೆ.

ಸಣ್ಣ ಸಣ್ಣ ಕೋರ್ಟ್ಗಳಲ್ಲಿನ ಕೇಸ್ ಗಳನ್ನ ವಾಜ ಗೋಲ್ಸಲಾಗ್ತ್.

ಈ ಹೈ ಕೋರ್ಟ್ ಗೆ ಮನವಿಯನ್ನ ಹಾಕತ್ತರೆ ಅಂದ್ರ ಎಲ್ಲಾ ಇಲ್ಲಿ --

ನೀರಿನ ಪ್ರಮಾಣ ಜಾಸ್ತಿ ಆಗದಂತೆ ಇದು ತಡೆಯುತ್ತದೆ.

ಇದು ಕೂಡ ಡಿನ್ನರ್ ಡಿನ್ನರ್ ಮಾಡ್ಲಿಕ್ಕೆ ಅಥವಾ ಲಂಚ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆವಾಗಿರ್ತಕಂತ ಹೋಟೆಲ್ ಡಾಬಾ ಅಂತ ಹೇಳಿ ಕರೀತಾರೆ.

ಇದು ಡಿ.ಸಿ. ಆಫೀಸ್ ಡಿ.ಸಿ. ಆಫೀಸ್ ಗದಗ್ ಗದಗ್ ದಲ್ಲಿ ಇರತ್ತಕಂತ ಡಿ.ಸಿ ಆಫೀನ್ವ್ ಆಫೀಸ್ನ ಒಂದು ಚಿತ್ರ ಇದೆ.